ಹಳೆಯ ಕಾಲದ ಗೋಲ್ ಗುಂಬಜ್ ವಾಗಿದೆ.

ಇದು ಒಂದು ಹಾಳು ಬಿದ್ದ ಪ್ರದೇಶದ ತರ ಇದೆ.

ಎ ಸಿ ಮಷೀನ್ ಗಳು ಕೂಡ ಕಾಣುತ್ತಿವೆ.

ಇದು ಒಂದು ಸರ್ವಯೋಗ ಹಾಸ್ಪಿಟಲ್ ಅಂತ.

ಈ ಬುಕ್ ಸ್ಟಾಲ್ ಅಲ್ಲಿ ಕ್ಯಾಲೆಂಡರ್ ಗಳು ಕಾಣುತ್ತಿವೆ.

ಹಾಗೆಯೇ ಸುತ್ತ ಮುತ್ತ ಹಚ್ಚ ಹಸರಾದ ಗಿಡಗಳು ಇವೆ.

ಬೆನಿನ ಗಿಡ ಕಾಣುತ್ತಿದೆ ಹಾಗೆ ಅನೇಕ--

ಇದು ಒಂದು ಮಸ್ಜಿದ್ ಇದೆ ಮಸ್ಜಿದ್ ಅಲ್ಲಿ--

ಒಬ್ಬ ಹುಡುಗ ಅದರ ಒಳಗಡೆ ಹೋಗಿದ್ದಾನೆ.

ಇದು ಒಂದು ರಾಜು ಫರ್ನಿಚರ್ ಅಂತ ಇದೆ.

ಚಾಯ್ ವೇ ಚಹ ಅಂತ ಒಂದು ಬೋರ್ಡ್ ಇದೆ.

ಹಾಗೂ ಅಲ್ಲಿ ಒಂದು ಗ್ಲಾಸ್ ಬೋರ್ಡ್ ಕೂಡ ಇದೆ.

ಈ ಕಡೆ ಬಜರಂಗ್ ಬಲಿ ಆ ಕಡೆ ಮಾತಾ ಹಾಗೆ ಪ್ರಾಣಿಗಳು ಇವೆ.

ಎನ್ ಜಿ ಹೇರ್ ಸಲೂನ್ ಬ್ಯೂಟಿ ಕೇರ್ ಅಂತ ಬೋರ್ಡನ್ನು ಹಾಕಿದ್ದಾರೆ.

ಕೂಡ ಲೈಟ್ ಗಳು ಹಾಕಿದ್ದಾರೆ ಒಂದು--

ಇದಕ್ಕೆ ಲೈಟಿನ ಅಲಂಕಾರ ಮಾಡಿದ್ದಾರೆ ಒಬ್ಬ ಮನುಷ್ಯ ನಿಂತಿದ್ದಾನೆ ಒಂದು ಚಿಡೀ ಕೂಡ ಇದೆ.

ಬ್ಯಾಂಕ್ ಆಫ್ ಬರೋಡ ಅಂತ ಬೋರ್ಡ್ ಅನ್ನು ಹಾಕಿದ್ದಾರೆ.

ಹಾಗೆಯೇ ಅಲ್ಲಿ ಒಂದು ಶಾಪ್ ಅಲ್ಲಿ ಬಲೂನ್ಸ್ ಗಳ ಡೆಕೊರೇಷನ್ ಮಾಡಿದ್ದಾರೆ ವಾಷಿಂಗ್ ಮೆಷಿನ್ ಗಳು ಕಾಣುತ್ತಿವೆ.

ಮತ್ತು ಗಿಫ್ಟ್ ಗಳು ಕಾಣುತ್ತಿವೆ ಗಡಿಯಾರಗಳು ಕೂಡ ಇವೆ.

ಹಚ್ಚ ಹಸಿರಾಗಿರುವ ಮ್ಯಾಟ್ ಕೂಡ ಹಾಕಿದ್ದಾರೆ.

ಇಲ್ಲಿ ಒಂದು ಫುನ್ಕ್ಷನ್ ನಡೆಯುತಿದೆ ಆ ಫುನ್ಕ್ಷನ್ ಗಾಗಿ ತುಂಬಾ ಚೆನ್ನಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ.

ಇಲ್ಲಿ ಒಂದು ಶ್ರೀ ಬಸವಲಿಂಗ ಇಂಜಿನಿಯರಿಂಗ್ ಕಮ್ ಅಂತ ಬೋರ್ಡ ಅನ್ನು ಹಾಕಿದ್ದಾರೆ.

ಇದು ಒಂದು ಕಾಶಿ ಫ್ಲವರ್ ಶಾಪ್ ಅಂತ ಬೋರ್ಡ್ ಅನ್ನು ಹಾಕಿದ್ದಾರೆ.